ಹಾಗೂ ಎಲ್ಲಾ ರೀತಿಯಿಂದಲೂ ಉಪಯೋಗವಾಗ್ತ್ತವೆ ಅಂತ ಹೇಳಬೊಹುದು ಹಾಗೂ ಕಾಂಪ್ಲೆಕ್ಸ್ ಕೂಡ ಕಂಡು ಬರುತ್ತದೆ ಇಲ್ಲಿ. ಪಿ_ಯು_ಸಿ ನೀಟ್ ಸಿ_ಇ_ಟಿ ಎಕ್ಸಾಮ್ಸ್ ಗೋಸ್ಕರ ಕಂಡು ಬರುತ್ತದೆ.

ಸಿಟಿ ಗಳಲ್ಲಿ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಬಸ್ಟ್ಯಾಂಡ್ ನಿರ್ಮಿಸಿರುತ್ತಾರೆ. ಏನಕಪ್ಪ ಅಂದ್ರೆ ಜನ ಸರಿ ಇರುವುದಿಲ್ಲ ಬಾಯ್ಸ್ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳು ಸೇಫ್ಟಿ ಗೋಸ್ಕರ ಅತ್ಯಂತ ಸುಂದರವಾಗಿ ನಿರ್ಮಿಸಿರುತ್ತಾರೆ. ಹಾಗೂ ಕೆಲವೊಂದು ಕಡೆ ಬಾಯ್ಸ್ ರೂಮ್ ಬೇರೆ ಲೇಡೀಸ್ ರೂಮ್ ಬೇರೆ--